ಇಲ್ಲಿ ಒಂದು ಬಸ್ ಇದೆ. ಈ ಬಸ್ಸನ್ನು ಹತ್ತುವುದಕ್ಕಾಗಿ ತುಂಬಾ ಜನರು ಬಂದಿದ್ದಾರೆ ಅಲ್ಲಿ ಆಗಲೆ ಒಬ್ಬ ವ್ಯಕ್ತಿ ಮೇಲೆ ಹತ್ತಿದ್ದಾನೆ ಅಲ್ಲಿ ಮೇಲೆ ತುಂಬ ಜನರು ಕುತ್ಕೊಂಡಿದ್ದಾರೆ.

ಇಲ್ಲಿ ಜನರೆಲ್ಲರೂ ಕೂಡ ನೀರಿನಲ್ಲಿ ಮುಳುಗಿದ್ದಾರೆ ಅವರೆಲ್ಲರೂ ಕೂಡ ನೀರಿನಲ್ಲಿ ಮುಳುಗಿ ನಮಸ್ಕರಿಸುತ್ತಿದ್ದಾರೆ. ಅವ್ರು ಪೂಜೆಯನ್ನು ಮಾಡುತ್ತಾ ಇದ್ದಾರೆ.

ಇಲ್ಲಿ ಜನರೆಲ್ಲರು ತಿರುಗುತ್ತಾ ಇದ್ದಾರೆ ಅಲ್ಲಿ ಈಕಡೆ ಎರಡು ಮೂರು ರಿಕ್ಷಾ ಗಳು ಇದ್ದಾವೆ ಈ ಒಬ್ಬ ವ್ಯಕ್ತಿ ಆ ಒಂದು ಗಾಡಿಯಲ್ಲಿ ಕುತ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾನೆ.

ಇಲ್ಲಿ ಒಬ್ ಮೂವರು ವ್ಯಕ್ತಿಗಳು ಕೆಳಗೆ ಕುತ್ಕೊಂಡಿದ್ದಾರೆ. ಅವರು ಏನೋ ಒಂದು ಬ್ಯಾನರ್ ಅನ್ನು ಇಟ್ಕೊಂಡಿದ್ದಾರೆ ಅವ್ರು ಯಾವ್ದೋ ಒಂದು ಕ್ಯಾಂಪಿಯನ್ ಅನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮೂವರು ಹುಡ್ಗಿಯರು ಸಹ ಇದ್ದಾರೆ.

ಇಲ್ಲಿ ಒಂದು ರಸ್ತೆ ಇದೆ. ಈ ರಸ್ತೆಯ ಮೇಲೆ ಒಂದು ಆಟೋ ಇದೆ ಈ ಆಟೋ ಗೋಸ್ಕರ ಈ ಮನುಷ್ಯರೆಲ್ಲರು ವೇಟ್ ಮಾಡ್ತಾ ಇದ್ದಾರೆ ಇಲ್ಲೀ ಫುಟ್ ಪಾತ್ ನ ಮೇಲೆ ಮೂವರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಇಲ್ಲೆಲ್ಲ ಚಿಕ್ಕ ಮಕ್ಕಳು ಅವರು ಟೇಬಲ್ ಮೇಲೆ ಇಟ್ಟುಕೊಂಡು ಏನೋ ಮಾಡ್ತಾ ಇದ್ದಾರೆ ಅವರೆಲ್ಲರು ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಾಳ ಫಾಸ್ಟ್ ಆಗಿ ಏನೊ ಒಂದ್ ಮಾಡ್ತಾ ಇದ್ದಾರೆ.

ಇಲ್ಲಿ ಇಬ್ಬರು ಮದುವೆ ಆಗುತ್ತಿದ್ದಾರೆ ಒಬ್ಬ ಗಂಡನು ಒಬ್ಬ ಹುಡುಗಿಯು ಸಹ ಇದ್ದಾರೆ ಅವ್ರ ಇಬ್ಬರು ಮದುವೆಯನ್ನು ಮಾಡ್ಕೊಳ್ತಿದ್ದಾರೆ ಅವ್ರ್ ಹಿಂದಗಡೆ ಒಂದು ಸೋಫಾ ಇದೆ.

ಇವ್ರು ಎಲ್ಲರೂ ಸೇರಿ ರಂಗೋಲಿಯನ್ನು ಹಾಕುತ್ತಾ ಇದ್ದಾರೆ ಇವ್ರು ತುಂಬ ಬಣ್ಣ ಬಣ್ಣಗಳನ್ನು ಉಪಯೋಗಿಸುತ್ತ ಇದ್ದಾರೆ ಇದನ್ನು ಒಬ್ಬ ಸಾರ್ ಮಧ್ಯದಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ ಅವರ ಹಿಂದಗಡೆ ಒಂದು ಗೇಟು ಇದೆ.

ಅದನ್ನು ಒಂದು ಟೆಂಟಿ ನ ಕೆಳಗೆ ಇಟ್ಟಿದ್ದಾರೆ ಇಲ್ಲಿ ಒಬ್ಬ ಹುಡುಗ ಬಂದು ಅದನ್ನು ಕಾಲಿಗೆ ಮುಟ್ಟು ಆಶೀರ್ವಾದ ಪಡೆಯುತ್ತ ಇದ್ದಾನೆ ಅವನ ಕೈಯಲ್ಲಿ ಒಂದು ಫೋನು ಸಹ ಇದೆ.

ಒಂದು ಟೇಬಲ್ ಇನ ಮೇಲೆ ಕತ್ತರಿ ಹಾಗು ಪೇಪರ್ ಪುಸ್ತಕಗಳು ಇನ್ನ ಬೇರೆ ಬೇರೆ ವಸ್ತುಗಳು ಇದ್ದಾವೆ. ಅಲ್ಲಿ ಸಿಸ್ಟರ್ ಅದನ್ನು ನೋಡ್ತಾ ಇದ್ದಾಳೆ ಅವ್ರು ಹಿಂದಗಡೆ ಒಂದು ಚಿಕ್ಕ ಗಿಡವಿದೆ.

ಅಲೊಂದು ಪ್ಲಸ್ ಗುರುತನ್ನು ಸಹ ಹಾಕಿದ್ದಾರೆ ಬುಲೆಟ್ ಗಾಡಿ ಹಾಗೂ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಆ ಕಡೆ ಚಿಕ್ಕ ಚಿಕ್ಕ ಗಿಡಗಳು ಸಹ ಇವೆ.

ಅದರ ಎದುರುಗಡೆ ಮೆಟ್ಟಲುಗಳು ಇದ್ದಾವೆ ಅದರ ಎದುರುಗಡೆ ವಾಹನಗಳನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಮೇಲೆ ಒಂದು ಗಿಡ ಸಹ ಇದೆ.

ಅದು ಹಾಗೆ ಮೇಲೆ ತುಂಬಾ ಮಸಾಲಾ ಪ್ಯಾಕೆಟ್ಗಳು ಹಾಗೆ ಒಂದು ಒಳಗಡೆ ಒಂದು ಪ್ಯಾಕೆಟ್ಗಳು ತುಂಬಾ ತುಂಬಾ ಒಂದು ಕಿರಾಣಿ ವಸ್ತುಗಳು ಇದಾವೆ.